ಮತ್ತು ಎರಡು ಲೈಟ್ಗಳು ಸಹ ಇವೆ.

ನಾವು ಈ ದೃಶ್ಯದಲ್ಲಿ ನೋಡುತ್ತಿರುವ ಹಾಗೆ ಇಲ್ಲಿ ಒಂದು ಅಂಗಡಿ ಇದೆ. ಅದು ತೆರೆದಿದೆ ಮತ್ತು ಅದರ ಮುಂದೆ ಒಬ್ಬ ವ್ಯಕ್ತಿ ಎಡ ಭಾಗಕ್ಕೆ ತಿರುಗಿ ನಿಂತಿದ್ದಾನೆ.

ಅಹ್ ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಅದು ಏನೆಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಹುಲ್ಲನ್ನು ಬೆಳೆಸಿದ್ದಾರೆ.

ನಾವು ಈ ದೃಶ್ಯದಲ್ಲಿ ನೋಡುತ್ತಿರುವಾಗೆ ಇಲ್ಲಿ ಒಂದು ಬ್ಯಾಂಕ್ ಇರಬಹುದು ಎಂದು ಹೇಳಬಹುದು ಮತ್ತೆ ಇಲ್ಲಿ ಒಂದು ಸ್ವಲ್ಪ ಗೇಟ್ ಅನ್ನು ಸಹ ತೆಗಿದಿದ್ದಾರೆ --

ಮತ್ತು ಅದರ ಪಕ್ಕದಲ್ಲಿ ಒಂದು ಅಂಗಡಿಯು ಸಹ ಮುಚ್ಚಿದೆ. ಅದನ್ನು ಸಹ ನಿಮಗೆ ಹೇಳಬಹುದಾಗಿ --